ಬಿ_ಎಂ_ಎಸ್ ಹಾಸ್ಪಿಟಲ್ ಬೋರ್ಡ್ ಇದೆ.

ಮತ್ತೆ ಅಲ್ಲಿ ಒಂದು ಅಂಗ್ಡಿ ಇದೆ ಸಣ್ಣು ಅಂಗ್ಡಿ ತ ತಳ್ಕೊಂಡ್ ಹೋಗೋ ಅಂಗಡಿ ಇದೆ.

ಮೇಲ್ಗಡೆ ಗ್ರಿಲ್ ಒಳಗಡೆ ತುಂಬಾ ಗಿಡಗಳನ್ನು ಬೆಳೆಸಿದರೆ.

ಮತ್ತೆ ತುಂಬಾ ಜನ ಅದರಲ್ಲಿ ಪರ್ಚೇಸ್ ಮಾಡೋದಕ್ಕೆ ಹೋಗಿದ್ದಾರೆ.

ಹಾಗೂ ಈ ಕಡೆ ಜ್ಯೂಸ್ ಗಳು ಎಲ್ಲಾ ಫ್ರಿಡ್ಜ್ಯ ಲ್ಲಿ ಇಟ್ಟಿದ್ದಾರೆ.

ಇದು ನೋಡೋದುಕ್ಕೆ ದೇವಸ್ಥಾನದ ಗೋಪುರ ತರ ಕಾಣಿಸ್ತಾ ಹಿದೆ.

ಅಲ್ಲಿರುವ ಪಿಲ್ಲರ್ ಅಲ್ಲಿ ತ್ರಿಶೂಲ ಸಿಂಬಲ್ ಹಾಕಿದೆ.

ಹಾಗೂ ಅದರ ಸುತ್ತಿ ಗ್ರಿಲ್ಲ್ ಬ್- ಬಿಟ್ಟಿದ್ದಾರೆ.

ಆ ಕಡೆ ಈ ಕಡೆ ಸಣ್ಣದಾಗಿ ಎರಡು ದೇವರು ಇಟ್ಟಿದ್ದಾರೆ.

ಮುಂದ್ಗಡೆ ಸ್ವಲ್ಪ ಜನ ಕೂತ್ಕೊಂಡಿದ್ದಾರೆ ಈ ಕಡೆ ಪೂರ್ತಿ ಕಾಲ ಖಾಲಿ ಇದೆ.

ಮತ್ತು ಬಲಭಾಗದಲ್ಲಿ ಒಂದು ಸ್ವಲ್ಪ ಗಿಡ ಇಟ್ಕೊಂಡಿದ್ದಾರೆ.

ಒಬ್ಬರು ಲೇಡಿ ಇದಾರೆ ಐದ್ ಜನ ಜೆಂಟ್ಸ್ ಇದಾರೆ.

ಅದ್ರಲ್ ಒಬ್ಬರು ಬ್ರೌನ್ ಕಲರ್ ಔಟ್ ಫಿಟ್ ಹಾಕೊಂಡ್ ಕೂತ್- ನಿಂತ್ಕೊಂಡಿದ್ದಾರೆ.

ಮತ್ತು ರೋಡಿ ನ ಬಲಭಾಗದಲ್ಲಿ ಬಹಳ ಬೈಕ್ ಗಳು ನಿಂತ್ಕೊಂಡಿದೆ ಮತ್ತು ಒಂದು ಸೈಕಲ್ ನಿಂತುಕೊಂಡಿದೆ.

ಸೂಪರ್ ಮಾರ್ಕೆಟ್ ಇದೆ.

ಮುಂದ್ಗಡೆ ಫುಲ್ ಸಾಮಾನುಗಳೆಲ್ಲ ಸ್ಟಾಕ್ ಇಟ್ಕೊಂಡಿದ್ದಾರೆ ಬಲಭಾಗದಲ್ಲಿ ಸ್ವಲ್ಪ ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್ ಇರೋ ತರ ಕಾಣಸ್ತಾ ಇದೆ.

ಹಾಗೂ ವೇಟ್ ಚೆಕ್ ಮಾಡೋ ಮೆಷಿನ್ ಇದೆ ಪರ್ಚೇಸ್ ಮಾಡೋ ಫ್ರೂಟ್ಸ್ ಅಂಡ್ ವೆಜಿಟೇಬಲ್ .

ಮಗು ಇಬ್- ಒಬ್ಬ ಅಲ್ಲಿ ಕೆಳಗ್ ಕೂತ್ಕೊಂಡಿದ್ದಾನೆ ಒಬ್ರು ಗಾಡಿ ಓಡುಸ್ತಾ ಇದಾರೆ.

ಅದು ಅಂಗಡಿ ಒಳಗಡೆ ಎರಡು ಡಾಲ್ಫಿನ್ ಜಂಪ್ ಮಾಡೋ ತರ ಪಿಚ್ಚರ್ ಹಾಕಿದಾರೆ.

ಇದು ಯಾವುದೋ ಮುರಿದು ಹೋಗಿರೋ ಕೋಟೆ ತರ ಕಾಣುಸ್ತಾ ಇದೆ.

ಅರ್ಧ ಕಟ್ಟಿಬಿಟ್ಟಿರೋ ಹಾಗೆ ಕಾಣಿಸ್ತಾ ಇದೆ ಈ ಕೋಟೆ.

ಮುಂದ್ಗಡೆ ಗಾರ್ಡನ್ ತರ ಗಿಡಗಳನ್ನು ಬೆಳ್ಸಿದಾರೆ.

ಇದರಲ್ಲಿ ಲೈಟ್ ಮತ್ತೆ ಟಿ_ವಿ ಒಂದು ಇದೆ.

ಇದರಲ್ಲಿ ಇಬ್ಬರು ಯಾವ್ದೋ ಫಂಕ್ಷನ್ಗ್ ಹೋಗಿದ್ದಾರೆ ಹಾ--